ಒಂದು ಬಿಳಿ ಆಕಾರದ ಬಂಡೆ ಇದೆ ಒಬ್ಬ ವ್ಯಕ್ತಿಯು ಬಂಡೆಯ ವ ಗುಹೆ ಒಳಗೆ ಮನ್ ಮಂಡು ಕಾಲಲ್ಲಿ ಕುರಿತಿದ್ದಾರೆ.

ಒಂದು ಬೃಹತ್ ಆಗಿ ನಿರ್ಮಿಸಿರುವ ಮಸೀದಿಯಾಗಿದೆ.

ಹಳದಿ ಬಿಳಿ ಕೇ ಕೇಸರಿ ಗ್ರೀನ್ .

ಮತ್ತೆ ಮಧ್ಯದಲ್ಲಿ ಒಂದು ರಸ್ತೆ ಇದೆ ಅ ರಸ್ತೆಯಲ್ಲಿ ಆರು ಜನ ಓಡಾಡುತ್ತಿದ್ದಾರೆ ಎರಡು ಬೈಕುಗಳು ನಿಂತಿದೆ.

ಪಕ್ಕದಲ್ಲಿ ಒಂದು ರಸ್ತೆ ಇದೆ ರಸ್ತೆಯ ಪಕ್ಕದಲ್ಲಿ ಎರಡು ದ್ವಿಚಕ್ರ ವಾಹನವನ್ನ ನಿಲ್ಲಿಸಲಾಗಿದೆ.